ಅಂದ್ರ ಮನೆಮದ್ದು ಬಾಳ ಉಪಯೋಗ ಐತ್ ಬಿಡ್ರಿ. ಮನೆಮದ್ದುನ ಉಪಯೋಗ ಐತಿ. ಅವಾಗೆಲ್ಲಾ ಆಯುರ್ವೇದಾನ ಇತ್ತಲ್ರಿ sir . ಈಗೆಲ್ಲಾ ನಾವ ಆ allopathic ಅವೆಲ್ಲಾ ಮಾಡ್ತೇವಿ ಅವಾಗೆಲ್ಲಾ ಆಯುರ್ವೇದಿಕ ಇತ್ತ್. ಈಗು ಮತ್ತ ಅದ ಮರಳಸಾತೇತಿ ನಮ್ಮ.

ಆಸ್ಪತ್ರೆಗೆ ಹೋಗುದ ಕಡಿಮಿ. ಏನೊ ಬಾಳ ಅಗದೀ ಇದು situation ಕಂಡ್ರ ಅಷ್ಟ ಅವಾಗಷ್ಟ ಹೋಗ್ತೇವಿ. ಮನಿಯೊಳಗ ಮದ್ಲೆಕ್ first ಮನಿಮದ್ದ್ ಮಾಡ್ತೇವ್ರಿ. ಅದನ್ನ ಒಂದ್ ವಾರ ನೋಡ್ತೇವಿ ಹದ್ನನೈದ್ ದಿನಾ ನೋಡ್ತೇವಿ. ಅಂತು ಮೀರಿ ನಮ್ಗ್ ಏನ್ರ ಜ್ವರಾ ನೆಗಡಿ ಇವು ಕಡಿಮೆ ಆಗ್ಲಿಲ್ಲಾ ಅಂದ್ರ ನಾ~ ಆಸ್ಪತ್ರೆಗ್ ಹೋಗ್ತೇವಿ. ಅವಾಗ ಹಳೆ ಮಂದಿ ಸ್ವಲ್ಪ ತಾಳ್ಮೆ ಅನ್ನೋದ್ ಇತ್ರಿ ನೋವು ಸಹಿಷ್ಣುತೆ ಅನ್ನೋದ್ ಇತ್ತ್ ಅವ್ರಲ್ಲಿ.

ಒಂದ್ ಸೂಜಿ ಚುಚ್ಚಿದ್ರ huks ಹಾಕುವಾಗ doctor ತಕಾ ಓಡಿ ಹೋಗ್ತಾರ. ಸೂಜಿ ಚುಚ್ಚ್ಬಿಡ್ತಿರಿ ನನಗ ಅಂತ ಹೇಳಿ. ಅಷ್ಟು ಸೂಕ್ಷ್ಮ ಆಗಿ ಬಿಟ್ಟಾರಿ ಈಗಿನ ಹೆಣ್ಮಕ್ಕಳೆಲ್ಲಾ.

ಸೂಕ್ಷ್ಮ ಆಕ್ಕೊಂತ ಹೋಗ್ತೇವಲ್ಲ ಅಷ್ಟ್ ನಮನ ಪರಸ್ತಿತಿ ಸೂಕ್ಷ್ಮ ಮಾಡ್ಕೊಂತ ಹೋಗ್ತೈತ್ರಿ. ನಾವ್ ಹೆಂಗ್ ಅದ್ರ ಜೊತಿ ಹೊ~ಹೊಂದಕೋಳಾಕ ಅದನ್ನ ದುಡಾಕ ಕಲ್ಕೊಬೇಕ್ರಿ ನಾವ್ ನಿಭಾಯ್ಸಾಕ ಕಲ್ಕೊಬೇಕ್.

ಎಲ್ಲಾ ಅವಾಗೆಲ್ಲಾ ಮನಿಯೊಳಗ ನೀವ್ ಹೇಳಿದಂಗ ಎಲ್ಲಾ ಮಾಸಾಲಿ ಪದಾರ್ಥ ಸಿಗ್ತಿದ್ವುರಿ ಈಗೆಲ್ಲಿರಿ ಎಲ್ಲಾ readymade . ಎಲ್ಲಾ ಪುಡಿ ಬಂದ ಬಿಟ್ಟಾವು ಎಲ್ಲಾದ order ಮಾಡಿ ತಗೊಂಬಂದ ಇಟ್ಕೊಂಡ್ ಬಿಡ್ತಾರು. ನೈಸರ್ಗಿಕವಾಗಿ ಯಾವ್ದು ಸಿಗೊಂಗಿಲ್ರೀ ಈಗ. ಹಂಗ ಆಗ್ಬಿಟ್ಟೆತ್ರಿ.

ಮತ್ತ ನನಗ ನೀವ್ ಯಾವಾಗರಾ ಖಾಲಿ ಇದ್ದಾಗ phone ಮಾಡ್ರಿ.

ಮತ್ತ ನಾ ನಿಮ್ಗ phone ಮಾಡ್ತೇನಿ ತಗೋರಿ.

ನಮಸ್ಕಾರಿ .

ಹಾ ನಾನು ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಿ?

ಮತ್ತೆ ಹೇಗೆ ಆಗ್ತಾ ಉಂಟು ಕೆಲಸ ಎಲ್ಲ?

ಹಾ ಹಾಗೆ ನಾನು ಇವತ್ತು ನಿಮ್ಗೆ phone ಮಾಡಿದ್ದು ಏನು ಗೊತ್ತುಂಟಾ?

ನಮ್ಗೆ next week ನನ್ನ ಅಕ್ಕನ ಮಗನ birthday ಉಂಟು.

ಅದನ್ ಈಗ ಅಂದ್ರೆ first birthday ಅಹ್ ಅವನದ್ದು.

ಹಾಗೆ grand ಆಗಿ celebrate ಮಾಡ್ಬೇಕು ತುಂಬಾ friends ಅನ್ನು ಕರಿಬೇಕು ಮತ್ತೆ ಎಲ್ಲ family members ಅನ್ನು ಕರಿಬೇಕು ಅಂತ ಅನ್ಕೊಂಡಿದ್ದೇನೆ.

ಈಗ ಅಂದ್ರೆ program ಅದು arrange .

ಎಂತ ಮಾಡುದು ಅಂತ ನಂಗೆ . ಅದೇ ಮನೆಯಲ್ಲಾ ಅಥ್ವಾ ಎಲ್ಲಾದ್ರೂ outside ಮಾಡುದಾ?

ಅದೇ ನಂಗೆ ಈಗ doubt ಬಂದಿರೋದು ಎಲ್ಲಿ ಮಾಡಿದ್ರೆ ಆಗ್ಬಹುದು ಮನೆಯಲ್ಲಿ ಆದ್ರೆ ಹೇಗೆ arrange ಮಾಡುದು . ಅದೇ ಮನೆಲೆಲ್ಲ ತುಂಬಾ ಜನ ನಿಂಗೆ support ಇದ್ದು, ಇದೂ ನಿಮ್ಗೆ help ಮಾಡ್ತಾರಂದ್ರೆ ಮನೆಯಲ್ಲೇ ಮಾಡ್ಬೋದು ಒಂದ್ arrangement ಎಲ್ಲ ಇಲ್ಲ ಅಂದ್ರೆ better ಇವಾಗ ನಾವು last time event management ಗೆ ಕೊಟ್ಟಿದ್ದು. Event management ಗೆ ಕೊಟ್ರೆ ಅಹ್ ನಿಮ್ಗೆ ಒಂದ್ headache ಅಂತ ಇರಲ್ಲ just ಅವ್ರು ಅದು ಒಂದು satisfaction ಮಾಡಿಯೇ ಕೊಡ್ತಾರೆ ಯಾಕಂದ್ರೆ ಅವ್ರ್ಗೂ next ಬಂದವರೆಲ್ಲ ನೋಡ್ತಾರಲ್ಲ. So easy ಆಗತ್ತೆ ಯಾಕಂದ್ರೆ ಅವ್ರು complete pack~ package ಮಾಡ್ಬಿಡ್ತಾರೆ. Even organization decoration ಮಗುವಿಗೆ ಸ್ವಲ್ಪ ಯಾವ ತರ ಇದ್ ಮಾಡೋದು photoshoot ಗು ಮತ್ತೆ ಬಂದವರದೆಲ್ಲ ಕೆಲ್ಸ ಅವ್ರೆ ನೋಡ್ಕೊಳ್ತಾರೆ ನಮ್ಗೆ ತಲೆನೋವಿರಲ್ಲ. ಒಂದಿಷ್ಟು package ಅಲ್ಲಿ amount ಕೊಟ್ರೆ ಇವಾಗ ನಾವು individual ಆಗಿ ಎಲ್ಲ ತಗೊಂಡು ಮಾಡೋದ್ಕ್ಕಿಂತ ಅವ್ರತ್ರ already items ಗಳೆಲ್ಲ ಇರುತ್ತೆ ಇವಾಗ birthday ಅದ್ದು decoration items ಎಲ್ಲ ಅವ್ರೆ ಎಲ್ಲ ಮಾಡುದಲ್ಲ. So ನಿಮ್ಗೆ ನೀವೇ decoration ಮಾಡ್ತಿರಾದ್ರೆ ಸುಮ್ನೆ ಅದು investment waste ಉ but ಅವ್ರಿಗೆ ಕೊಟ್ರೆ ಒಂದು invoice ನಮ್ದು decoration ನಾವ್ simple ಆಗಿ ಮಾಡ್ಸಿದ್ರೆ ಅವರು grand ಮಾಡ್ತಾರೆ ಅದೇ amount ಅಲ್ಲಿ ಅವ್ರಿಗೆ ಕೊಟ್ರೆ ನಿಮ್ಗೆ outside ಅಲ್ಲಿ ಎಲ್ಲದೂ ಅವ್ರೆ location ಬೇಕಾದ್ರೆ ಅವ್ರ್ ಹೇಳಿದಂಗೆ ಅವ್ರತ್ರ ಏನಾದ್ರೂ location ಇರುತ್ತೆ ಇಲ್ಲ ನಮ್ದೆ location ಅಲ್ಲಿ ಅವ್ರ್ ಬಂದು decoration ಮಾಡ್ತಾರೆ. Even food ಮಾಡ್ತಾರೆ ಆಮೇಲೆ ಇದು ಏನು guest ಎಲ್ಲ welcome ಮಾಡಿ ಏನಾದ್ರೂ kids ಗೆ games ಅದು ಇದು ಅಂತೆಲ್ಲ ಇಟ್ರೆ ಅವ್ರೆ organize ಮಾಡಿ ಕೊಡ್ತಾರೆ ಅದು. better headache ಇರಲ್ಲ.

But ಏನಂದ್ರೆ ಅದೇ ಅವ್ರ್ complete package ಅಂತ ತಿಳ್ಕೊಳ್ಬೇಕು. ಅದೇ ಅವ್ರ್ different packages ಎಲ್ಲ ಇರುತ್ತೆ. ಹಾ ನಾವು ಅವ್ರಿಗೆ ಎಲ್ಲ pay ಮಾಡಿದ್ರೆ ಆಯ್ತು ಮತ್ತೆ ಎಲ್ಲ ಕೆಲ್ಸ ಸ ಅವ್ರೆ ಮಾಡಿಬಿಡ್ತಾರೆ ಹಾ ಅವ್ರೆ ಮಾಡಿ ಬಿಡ್ತಾರೆ ಅದು better ಇವಾಗಿವಾಗ. ಹ ಅಲ್ಲ ಈಗ ಇರುವ situation ಗೆ ಅದೇ better ಕೂಡ ಅನ್~ ಅನ್ನಿಸುತ್ತದೆ ಅಂದ್ರೆ ಮನೆಯಲ್ಲಿ ಯಾರು ಇರುದಿಲ್ಲ ಎಲ್ಲ arrange ಮಾಡ್ಲಿಕ್ಕೆ ಎಲ್ಲ ಕೆಲಸಕ್ಕೆ ಹೋಗುವವರು college ಗೆ ಹೋಗುವುದೇ ಆಯ್ತು. ಅಂದ್ರೆ ಅದೆನ್ನೆಲ್ಲ arrange ಮಾಡ್ಲಿಕ್ಕೆ ತುಂಬಾ time ನಮ್ಮತ್ರ ಈಗ ಇಲ್ಲ.

ಅವ್ರಿಗೆ ಕೊಟ್ರೆ easy ಆಗಿ ಆಗ್ತದೆ ಅಂತ. ಹೌದು ನಿಮ್ಗೆ ಅದೇ ಎಲ್ಲದ್ರಲ್ಲೂ ಒಂದೇ ಕೆಲ್ಸ ಆಗ್ ಹೋಗುತ್ತೆ ನಿಮ್ಗೆ ಏನ್ ತಲೆನೋವು ಇರಲ್ಲ.

But ಒಂದ್ಸಲ ತಿಳ್ಕೊಳೋದು ಒಳ್ಳೆದು ನಿಮ್ budget ಗೆ ಸ ಅದು set ಆಗುತ್ತಾ ಅಂತ.

ಯಾಕಂದ್ರೆ budget ಒಂದು ವಿಚಾರಿಸ್ಕೊಂಡ್ರೆ easy ಬೇಕಾದ್ರೆ last time ಒಬ್ರು ಮಾಡಿದಾರೆ ನಮ್ದು ಚೆನ್ನಾಗಿ ಮಾಡಿದ್ರು. ಹಾಗಾದ್ರೆ ಅವ್ರತ್ರ ಕೊಡ್ತೀನಿ ನಾನು ಯಾಕಂದ್ರೆ details ಅದ್ದು ಮಾತಾಡ್ತೀನಿ ನಾನು ಅವ್ರತ್ರ ಪರಿಚಯದವರೇ.

ನನ್ಗೆ ಅನಿಸುದು event management ಅವ್ರಿಗೆ ಕೊಟ್ರೆ ಈ ನಮ್ಮದು ಆ celebration ಅಂತ ಹೇಳುದು ಅಷ್ಟಕ್ಕೇ ಸೀಮಿತವಾಗಿರ್ತದೆ ಅಂದ್ರೆ preparation ಕೂಡ ಒಂದು celebrate ಮಾಡುವ ಹಾಗೆ ಅಲ್ಲ.

ಎಲ್ಲದ್ದುಸ ಮಾಡುದು ಅದು ಇಲ್ಲದೆ ಆಗ್ತದೆ ಅವ್ರೆ ಮಾಡಿಬಿಡ್ತಾರೆ ನಾವು ನಾವು ಕೂಡ guest ಹಾಗೆ ಕುತ್ಕೊಂಡು ಹೋಗುದು ಅಂತ ಅನ್ನಿಸ್ತದೆ ಅಂದ್ರೆ ಬರುದು ಹಾಗೆ ಅವ್ರೆ ಕೊಡುದಾ ನಾವೇ ಮಾಡುದಾ ಹಾಗೆ ನೋಡಿದ್ರೆ time ಕೂಡ ಇಲ್ಲ ಇಲ್ಲಿ ಹಾಗೆ ನಮಗೇನು preparation ಮಾಡ್ಲಿಕ್ಕೂ ಆಗುದಿಲ್ಲ ಅವರತ್ರ ಕೊಟ್ರೆ ಇದನ್ನೆಲ್ಲ ನಾವ್ miss ಮಾಡ್ಕೊಳ್ತೇವೆ ಅಂದ್ರೆ ಎಲ್ಲರು ಒಟ್ಟು ಸೇರಿ ಕೆಲ್ಸ ಮಾಡುದು prepare ಮಾಡುದು ಆ decoration ಮಾಡುದು ಅದೆಲ್ಲ ಖುಷಿ ಅಲ್ವ. ನಿಮ್ಗೆ ಅದೇ ಎರಡು option ಒಳ್ಳೇದೇ ನಿಮ್ಗೆ ಸಮಯ ಇದ್ರೆ ನೀವು ಆರಾಮಾಗಿ involvement ಮಾಡ್ಕೊಂಡು ಮಾಡ್ಬೋದು.

ಸಮಯ incase ನಿಮ್ಮತ್ರ ಇಲ್ಲ shortage of time ನಾನು busy ಇರ್ತೀನಿ ಅಂದ್ರೆ event management better .

ಆಮೇಲೆ ನಾವು ಎಲ್ಲ ಮಾಡಿ ಆದ್ಮೇಲೆ ಅವ್ರಿಗೆ ಇಷ್ಟ ಆಗದಿದ್ರೆ ಅದೇ ಏನಾದ್ರೂ problem ಆದ್ರೆ ಅವಗೊಂದು ಸುಮ್ನೆ bad mark, but ಅವ್ರು event management ಅವ್ರು ಅದನ್ನು ನೋಡ್ಕೊಳ್ತಾರೆ ಅಲ್ಲ. ಹಾ ಹೌದು .

ಇಲ್ಲ ಇಲ್ಲ problem ಏನಿಲ್ಲ but ಅದೇ ನಿಮ್ಗ್ involvement ಅಷ್ಟಿರಲ್ಲ ಅವ್ರು ಅವ್ರೆ ಎಲ್ಲ ನಿಮ್ಮತ್ರ coordination ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಅವ್ರಷ್ಟಕ್ಕೆ

ಅಂದ್ರೆ ನಿಮ್ಗೆ ಬೇಕಾದ ಹಾಗೆ ಸರಿಯಾಗಿ ಅವ್ರು ಮಾಡ್ತಾರೆ ನಮ್ಮಕೆಲ್ಸವನ್ನು ತಗೊಂಡು ಅವ್ರು ಮಾಡ್ತಾರೆ ಅಲ್ವಾ. ಹೌದು ಅವ್ರದ್ದು already ಇರುತ್ತೆ catalog ಎಲ್ಲ ಇರುತ್ತೆ.

ಅವರು even ಅವ್ರದ್ದು ಏನೇನ್ ಯಾವ ಮಗುವಿಗೆ ಏನೇನು ಮಾಡಿದ್ದಾರೆ ಅವ್ರು ಸ್ವಲ್ಪ collection ಇಟ್ಟಿರ್ತಾರೆ so ಅದ್ರಲ್ಲಿ ನಿಮ್ಗೆ selection choice ಮಾಡ್ಕೊಂಡು ನಮಗೆ ಇಷ್ಟೇ ಮಾಡಿ ಈ budget ಅಲ್ಲಿ even ನಿಮ್ಗೆ food ಏನಾದ್ರೂ ನೀವೇ ಮಾಡಿಸ್ತೀರಾದ್ರೆ ಮಾಡ್ಬೋದು ಇಲ್ಲ ಅವ್ರ ಹತ್ರ food ಗು ಹೇಳ್ಬೋದು. ಆಯ್ತಯ್ತು ನಂಗೆ ಅವ್ರದ್ದು contact ಕೊಡಿ ನಾನು ಮಾತಾಡ್ತೇನೆ ನೋಡುವ ಹೇಗೆ ಅನ್ನಿಸ್ತದೆ ಹೇಗೆ ಆಗ್ತದೆ ಅಂತ ನೋಡುವ ಆಯ್ತಾ. ಒಂದ್ಸಲ ಮಾತಾಡಿ ನೋಡಿ ಮತ್ತೆ ಏನಾದ್ರು doubt ಇದ್ರೆ ನಾನು ಮತ್ತೆ ಅವ್ರತ್ರ ಮಾತಾಡ್ತೇನೆ. ಹಾ ಆಯ್ತಯ್ತು thank you .

ಹ ನನ್ ಹೆಸ್ರು ಶ್ರುತೀಕ್ ಅಂತ. ಹ. ಮತ್ತೆ ಹೇಗಿದ್ದೀರಿ? ನಾವ್ ಚೆನ್ನಾಗಿದ್ದೇನೆ. ನೀವು? .

ಮತ್ತೆ ವಿಶೇಷ?

ಹ ಹಾ. ಏನ್ ಮಾಡ್ತಿದಿರಿ ಈಗ?

ನಾನು ಬೆಂಗ್ಳೂರಲ್ಲಿ ಕೆಲ್ಸ ಮಾಡ್ತಿದೀನಿ ಅಂದ್ರೆ job ನಲ್ಲಿದೇನೆ.

ಈಗ ನಿಮಿಗೆ ಈ mobile ನ ಉಪಯೋಗ ಮತ್ತೆ ದುರುಪಯೋಗ. ಅಂದ್ರೆ ಯಾವ ತರಯೆಲ್ಲ ಮಾಡ್ತಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಂತ ಹೇಳ್ತಿರಿ ನೀವು? ಹ ಹೌದು. ಈಗ mobile ನಾವು ಸಾಧಾರಣ ನಮ್ಮ ಜೀವನ ನಿತ್ಯ ಉಪಯೋಗಕ್ಕಾಗಿ ನಾವು ದಿನ ಅಹ್ ಅದು mobile ನ್ನು ಅಹ್ ಉಪಯೋಗಿಸ್ತೆವೆ. ಹೌದಲ್ವಾ sir ? ಹೌದು. ಈಗ mobile ಉಪಯೋಗಿಸ್ತೇವೆ ಆದ್ರೆ ಅದ್ರ ಉಪಯೋಗಕ್ಕಿಂತ ಈಗ ನಿಮ್ಗೆ ನೋಡಿ ದುರುಪಯೋಗವೇ ಜಾಸ್ತಿ ಅಂತ ಅನ್ನಿಸ್ತಾ ಇಲ್ವಾ?

ಹೌದ್ ನೋಡಿ. ಅದೊಂದು ನಾವ್ ಒಂದು ದೃಷ್ಟಿಯಲ್ಲಿ ನೋಡ್ವಾಗ ಅದು ದುರುಪಯೋಗಕ್ಕೆ ಅಹ್ ಅದನ್ನು ಹೆಚ್ಚು ಬಳಸ್ತಾರೆ. ಆದ್ರೂ ಇನ್ನೊಂದು ಕಡೆಯಿಂದ ನಮ್ಗೆ ಅನೇಕ ಉಪಯೊಗಗಳೂ ಇದೆ sir ಅದ್ರಿಂದ. ನಾವ್ ಅಹ್ ಒಂದೇದೃಷ್ಟಿಯಿಂದ ದೃಷ್ಟಿಕೋನ ಇಟ್ಕೊಂಡು ಉಪಯೋಗ ಅಹ್ ದುರುಪಯೋಗ ಎನ್ನುವುದಕ್ಕಿಂತ ಅಲ್ವಾ sir ಅದೇ. ಉಪಯೋಗ ಉಂಟು ನಾನ್ ಉಪಯೋಗ ಇಲ್ಲಾಂತ ಹೇಳ್ತಾ ಇಲ್ಲ.ಆದ್ರೆ ಎಂತ ಗೊತ್ತಾ? ನಾವ್ ಉಪಯೋಗ ಮಾಡುದಕ್ಕಿಂತ ಹೆಚ್ಚು ಈಗ ಎಲ್ರು ಉಪ ಅನುಪಯೋಗ ಮಾಡ್ತೇವೆ. ಅಂದ್ರೆ ಎಲ್ಲ ತುಂಬಾ ಸುಮ್ಮನೆ . ಅಹ್ ಅಂದ್ರೆ ಈಗ ನೋಡಿ ಯಾರಿಗಾದ್ರೂ ಸುಮ್ಮನೆ ಉಪದ್ರ ಮಾಡ್ಲಿಕ್ಕೆ call ಮಾಡುದಾ, ಅತ್ವಾ ಎಂತಾದ್ರೂ ಬೇಡದ್ದು ಎಲ್ಲ ನೋಡಿ ಈಗ ನೋಡಿ mobile ಯಿಂದಾಗಿ ಎಷ್ಟ್ ಜನರದ್ದು ಅಹ್ ವಿದ್ಯಾಭ್ಯಾಸ ಹಾಳಾಗಿದೆ. ಚಿಕ್ಕ ಮಕ್ಕಳ್ ನೋಡಿ ಈಗ ಈಗ mobile ಲಲ್ಲಿ game ಹಾಗೆಲ್ಲಾ ಬಂದು ನೋಡಿ ಅವ್ರದ್ದು ಖಾಲಿ ಅದಿಕ್ಕೆ ಒಂದು ವ್ಯಸನಿಗಳ ತರ ಆಗಿ ಹೋಗಿದಾರೆ mobile ಅಂದ್ರೆ ಓದುದು ಬಿಟ್ಟು ಬರಿ mobile. ಈಗ ನೋಡಿ Online education ಅಂತ ಬಂತು ಅದ್ರ ನಂತ್ರ ಅಂತೂ ಕೇಳುದೇ ಬೇಡ. ಎಲ್ರುಸ mobile, mobile, mobile. ಮನೆಯಲ್ಲಿ ಅಪ್ಪ ಅಮ್ಮ ಹೇಳಿದ್ದುಸ ಕೇಳುದಿಲ್ಲ ಕೆಲವೊಂದ್ ಸತಿ ಹೌದಾ ಅಲ್ವಾ? ಹೌದು ಹೌದು ನಿಜ sir. ಆದ್ರೂ ನಾವು ಅಹ್ ಅದ್ರಿಂದ ದುರುಪಯೋಗಸ ಇದೆ. ಅತ್ವಾ ಈಗ online ಕೊರೊನ time ಅಲ್ಲಿ ನಾವ್ mobile ಇಲ್ಲದ್ರೆ ಹೇಗೆ ನಮ್ಮ ಜೀವನವನ್ನು ಮುಂದೆ ಹೋಗ್ಲಿಕ್ಕೆ ಹೇಗೂ ನಮ್ಮ ವಿದ್ಯಾಭ್ಯಾಸ ಹೇಗೆ ಮುಂದೆ ಹೋಗುದು?

ಹೌದು. ನಾನ್ ಆ ವಿಷ್ಯದಲ್ಲಿ ನೀವ್ ಹೇಳೂದನ್ನ ಒಪ್ಪಿಕೊಳ್ತೇನೆ ಅಂದ್ರೆ ನೋಡಿ ಯಾಕೆ ಅಂತ ಹೇಳಿದ್ರೆ mobile ಇಲ್ಲದಿದ್ರೆ ಈಗಂತೂ ಈಗ ಈ ಜಗತ್ತೇ ಇಲ್ಲ ಅಂತ ಆ ತರ ಆಗಿ ಹೋಗಿದೆ. ಹೌದಾ ಅಲ್ವಾ? ಹೌದು ಅದು ನಿಜ. ನಮ್ಮ ವಿಧ್ಯಾಭಾಸ ಮತ್ತು ಅನೇಕ ವಿಷಯಗಳಿಗೆ mobile ನಮಿಗೆ ತುಂಬಾ ಅಹ್ ಉಪಯೋಗಕರ ವಾಗಿದೆ. ಹೌದು ಉಪಯೋಗ ಉಂಟು ಆದ್ರೆ ಕಷ್ಟ ಅಂತ ಹೇಳಿದ್ರೆ ಇದೆ, ಇದೆ ಎಂತ ಈಗ ಇದು ಮಕ್ಕಳೆಲ್ಲ ಉಂಟಲ್ಲಾ ಕೊಟ್ರೆ ಹೇಳಿದ್ದು ಹೇಗೆ ಅಂತ ಇಲ್ಲ ಒಟ್ಟು mobile ಒಮ್ಮೆ mobile ಮಾತ್ರ ಬೇಕು. ಈಗ ನನ್ನ ಇದು ಅತ್ತಿಗೆಯ ಮಗ ಒಬ್ಬ ಇದ್ದಾನೆ ಚಿಕ್ಕವ ಅವ್ನಿಗೆ mobile ಎಷ್ಟು ಒಂದೂವರೆ ವರ್ಷ ಎರಡು ವರ್ಷ mobile ಇಲ್ಲಾಂದ್ರೆ ಊಟಸ ಮಾಡುದಿಲ್ಲ ಹಾಗೆ ಆಗಿದೆ ಅದು ಎಂತ ಮಾಡುದು? ನಮ್ಮ ಕಾಲದಲ್ಲಿ ನಾವ್ ಚಿಕ್ಕದಿರವಾಗ mobile. mobile ಕಥೆಯೇ ಗೊತ್ತಿಲ್ಲ. phone ಏ ಇದ್ದದಿಲ್ಲ ನಮ್ಗೆ ನಾವ್ ಚಿಕ್ಕದಿರವಾಗ ಹೌದಾ ಅಲ್ವಾ? ಹೌದು ಹೌದು ಈಗ generation change ಆಗ್ತಾ ಬಂತು sir. ಅದುಸ ನಾವ್ ನೋಡ್ಕೊಳ್ಬೇಕು. ನಾವು ಯಾವುದನ್ನೂ ಮಿತಿಯಾಗಿ ಅಹ್ ಬಳಕೆ ಮಾಡಬೇಕು. ಅದು ಮಿತಿಗಿಂತ ಜಾಸ್ತಿಯಾದ್ರೆ ನಮ್ದು ಅಹ್ ಅದು ದುರುಪಯೋಗಕ್ಕೆ ಹೋಗ್ತದೆ. ಹೌದಲ್ವಾ sir? ಅದ್ ಹೌದು. ನಾವ್ mobile ಅದೇ ನಮ್ಮ ಇದ್ರಲ್ಲಿರಿತ್ತದೆ ಅಂದ್ರೆ ನಾವ್ ಎಷ್ಟ್ ಉಪಯೋಗಿಸ್ತೆವೆ ಅತ್ವಾ, ನಾವ್ ಅದಕ್ಕೆ ಹೇಗೆ ಅದನ್ನ ನೋಡಿಕೊಳ್ತೇವೆ. ಅಂದ್ರೆ ನಮ್ಮ ಮಕ್ಕಳಿಗೆ ಅದಕ್ಕೆ ನಮ್ಮ ಮಕ್ಕಳಿಗಂದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲಾ ಹೀಗೆ ದೊಡ್ಡವರುಸ ಹಾಗೆ ಕೆಲವ್ರು mobile ತೆಗ್ದ್ರೆ ಮತ್ತೆ ಹೊರಗಿದ್ ಹೊರಗಿದ್ ಲೋಕದ್ ಗೊತ್ತೇ ಆಗುದಿಲ್ಲ ಎಂತ ಆಗ್ತಾ ಉಂಟು ಇಲ್ಲಿ ಅಂತ. mobile ಹಾಗೆ ಈಗ ಅಹ್ ನಾವೊಂದು ಉದಾಹರಣೆಗೆ ಹೇಳ್ಬೋದು, ನಾವೀಗ traffic, traffic ಲ್ಲಿ ನಡ್ಕೊಂಡು ಹೋಗ್ವಾಗ Mobile mobile ಯಿಂದಾನೆ ದುರುಪಯೋಗಸ ಆಗ್ತದೆ. ಅಹ್ ಅಲ್ಲಿಂದ ಒಂದು ಉಪಯೋಗಸ ಇದೆ ಈಗ ಹೌದೌದು.

ನೋಡಿ bank ಆಗ್ಲಿ ಎಲ್ಲಾ ವಿಷ್ಯಸ ನಮಗೆ mobile ಲಲ್ಲೆ ಸಿಗ್ತದೆ ಅಲಾ ಹಾಗೆ ಅದು ಸುಲಭ ಆಗ್ತಾ ಉಂಟು ಈಗ ದುಡ್ಡು ಕಳ್ಸುದು. ಈಗ ಮೊದ್ಲೆಲ್ಲಾದ್ರೆ ಯಾರಿಗದ್ರು ದುಡ್ಡು ಕಳಿಸ್ ಬೇಕಾದ್ರೆ ಕಷ್ಟ ಎಷ್ಟಿತ್ತು? ಈಗ mobile ಲಲ್ಲೇ ಎಲ್ಲಾ ಆಗ್ತದೆ. ತಲೆಬಿಸಿಯೇ ಇಲ್ಲ ಈಗ ಕಳ್ಸುದು .

ಒಂದು ನಿಮಿಷ ನಿಮಿಷಸ ಬೇಡ ಅದು ಹೇಗೆ ಆಗ್ತದೆ ಅಂತ ಇಲ್ಲ. ನಮ್ಮ ಕೆಲಸ ಎಲ್ಲ ಅಹ್ ಸ್ವಲ್ಪ ಸಮಯ ಎಲ್ಲ ಉಳಿತಾಯಕ್ಕೋಸ್ಕರ ನಾವ್ ಎಲ್ಲ ಇದನ್ನು ಉಪಯೋಗಿಸ್ತಾ ಇದ್ದೇವೆ. ಹ ಹೌದು. ಅದೇ ಆದ್ರೆ ನಮಿಗೊಂದು ಅದಕೊಂಡು ಇಷ್ಟು ಹೊತ್ತು ಉಪಯೋಗಿಸ್ತೆನೆ, ಅಥವಾ ಇದಕ್ಕೆ ಮಾತ್ರ ಉಪಯೋಗಿಸ್ತೇನೆ ಅಂತ ನಮ್ಮದೊಂದು ಇದು ಹಿಡಿತ ಇರುತ್ತೆ ಅಷ್ಟೇ. ಹೌದು ಯಾವತ್ದಕ್ಕೂ ಮಿತಿ ಇರ್ಬೆಕು. ಹಾ ಮಿತಿ ಇರ್ಬೇಕು, ನಮಗೆ ಒಂದು.ಎಷ್ಟ್ ಆಡ್ತೇವೆ ಹಾಗೆ ಅಂತ. ನಾವು ಇಷ್ಟು ಗಂಟೆ ಇಷ್ಟಕ್ಕೆ ಮಾಡ್ಬೇಕು

ಉಪಯೋಗಿಸ್ಬೇಕು ಎನ್ನುವ ರೀತಿಯಲ್ಲೇ ನಾವ್ ನಮ್ಮ ಅಹ್ ಸಮಯವನ್ನು ನಮ್ಮ ಇದಕ್ಕೆ ಇಟ್ಕೊಂಡು ಅದು ಯಾವತ್ತು ಉಪಯೋಗಕ್ಕೆ ಬರ್ಬೇಕು ಅದು.

ಇಲ್ಲದಿದ್ರೆ ದುರುಪಯೋಗಕ್ಕೆ ಬೀಳುವುದು ಖಂಡಿತ. ಸರಿ ಆಯ್ತು ನಾನ್ ಇನ್ನೊಮ್ಮೆ ನಿಂಗೆ ಮಾಡ್ತೇನೆ. ನಂಗೊಂದು ಸ್ವಲ್ಪ ಕೆಲಸ ಉಂಟು. ಸರಿ ಹ bye, bye.

ಆ ಅಡಿ~ ಅಡುಗೆ ಅಂದ್ರೆ ನಂಗೆ ತುಂಬಾ ಇಷ್ಟ. ಇವಾಗಂತಲ್ಲ ಸಣ್ಣ ವಯಸ್ಸಿನಿಂದಲು ನಂಗೆ ತುಂಬಾ ಇಷ್ಟ ಈಗ ನಮ್ಮ್ ಮನೆಯಲ್ಲಿ ಅಮ್ಮ ಅಮ್ಮನ್ ಜೊತೆವೇ ನಾ ಹೆಚ್ಚಿದದ್ದು ಹೊರಗೆ ಎಲ್ಲೂ ಹೋಗ್ತಿರ್ಲಿಲ್ಲ. ಹೋಗ್ತಿರ್ಲಿಲ್ಲ ಅಂದ್ರೆ ಬೇರೆ ಮಕ್ಳೊಟ್ಟಿಗೆ ಆಟಾಡ್ತಿರ್ಲಿಲ್ಲ. ಅಮ್ಮನ್ನ್ ಜೊತೆ ಇದ್ದಿರದು ಹಾಗಾಗಿ ಅಮ್ಮ ಯಾವಾಗ್ಲು ಅಡುಗೆ ಮಾಡೋದು ಮನೇಲಿ ಇರುದಲ್ಲ ಹಾಗಾಗಿ ಅವ್ರ್ ಜೊತೆ ಅವ್ರ್ ನಂಗೆ ಸಣ್ಣ ಸಣ್ಣ ಈ ಬ~ ಪಾತ್ರೆಗಳು plates ಎಲ್ಲ ಕೊಡ್ತಿದ್ರು ನನ್ಗೆ ನೀನು ಅಡ್ಗೆ ಮಾಡ್ಕೋ ನಾನಲ್ಲಿ ಮಾಡ್ತೇನೆ ಅಂತೇಳಿ. ಅವ್ರಿಗೆ ತೊಂದ್ರೆ ಕೊಡ್ಬಾರ್ದಲ್ಲ ನಾನ್ ಅದಿಕ್ಕೆ ಹಾಗಾಗಿ ಸಣ್ಣ ವಯಸಿನಲ್ಲಿ ಅದೆನೋ ಅಡುಗೆ ಮಾಡೋದಂದ್ರೆ ತುಂಬಾ ಇಷ್ಟ ಆಗಿತ್ತು ನನ್ಗೆ ನಾನು ಮೊದಲು ಒಂದು ಎಷ್ಟು ಏ~ ಏ~ ಏಳ್ನೇ class ಅಲ್ಲಿ ಇರ್ಬೇಕಾದ್ರೆನೋ ಒಂದು ಆಹ್ ಟೊಮೇಟೊ ರಸಂ ಮಾಡೋದನ್ನ ಕಲ್ತ್ಕೊಂಡೆ. ಅದು ಹೇಗ್ ಅದು ಹೇಗ್ ಮಾಡುದಂದ್ರೆ ತುಂಬಾ ಈಗ ಈವಾಗಿನ YouTube channel ಎಲ್ಲಾ ಮಾಡ್ತರಲ್ಲಾ ಆ ಇದು ಅರ್ಶಿನಾ ಆ ತರ ಎಲ್ಲ ಇಟ್ಕೊಂಡ್ ಆ ತರವೇ ನಾನ್ ನಾನು ಹೇಳ್ಕೊಡ್ ಆವಾಗೆ ಮಾಡಿದ್ದೆ ನಾನು ಎಳ್ನೇ class ಅಲ್ಲಿ ಇರೋವಾಗ್ಲೇ ಅಮ್ಮಾ ಅಮ್ಮ ನೋಡಿ ಅದನ್ನ್ ನಗ್ತಿದ್ರು ಇವಳೆಂತ ಈ ತರ ಎಲ್ಲ ಮಾಡ್ತಿದ್ದಾಳೆ ಅಂತ. ಆದ್ರೆ ಅದು ಒಮ್ಮೆ ಕೂಡಾ ನಾನು ಇದ್ ಕಟ್ಟಿಗೆಯಲ್ಲಿ ಮಾಡಿದ್ದು ಇದ್ರಲ್ಲಿ ಅಲ್ಲ gas ನ ಒಲೆಯಲ್ಲಲ್ಲ ಕಟ್ಟಿಗೆಯಲ್ಲಿ ಮಾಡಿದ್ದು. ಹಾಗಾಗಿ ಅದು ಕೂಡಾ ಒಂದು ಒಳ್ಳೆಯ ನೆನ್ಪು ನಂಗೆ ಇವಾಗ ಮಾತಾಡಬೇಕಾದ್ರೆ ಬರ್ತಾ ಉಂಟು. ಆ ಅದು ಕೂಡಾ ಆದ್ರೆ ಫ~ ಯಾವಾಗ್ಲೂ ಮೊದಲು ಮಾಡಿದ ಅಡಿಗೆ ಚನ್ನಾಗಿ ಬರ್ತದೆ ಹೇಳ್ತಾರಲ್ಲ. ಹಂಗೆ ಅದು ನಂದು ಒಳ್ಳೆ ರೀತಿ ಬಂದಿತ್ತು ಅದನ್ನ ನಾನು ದಿನಕ್ಕೆ ಎಷ್ಟು ಬೆಳಿಗ್ಗೆನು ತಿಂತಿದ್ದೆ ಮಧ್ಯಾಹ್ನ ತಿಂದು, ರಾತ್ರಿಗೆ ಇರ್ಲಿಲ್ಲ ಅದು ಹಾಗೆ ತಿಂತಾಯಿದ್ದೆ ಅದನ್ನು ಮಾಡಿ.

ಅದು ನಾನ್ ಮಾಡಿದ್ದು ಮೊದ್ಲ್ನೇದು ಅನ್ಸತ್ತೆ. ಆ~ ಆಮೇಲ್ ನಾನು next ಎಂಟ್ನೆ class ಯಿಂದ ನಾನು ಅಡಿಗೆ ಮಾಡುದನ್ನ ಕಲ್ತ್ಕೊಳ್ಳೇಬೇಕು ಅಂತ ಏಕಂದ್ರೆ ನಂಗ್ ಅಷ್ಟ್ ಇಷ್ಟ. ತಿನ್ಲಿಕ್ಕ್ ಅಷ್ಟ್ ಇಷ್ಟ ಇಲ್ಲ ಮಾಡ್ಲಿಕ್ಕೆ ತುಂಬಾ ಇಷ್ಟ ಆಗ್ತಿತ್ತು ಹಾಗಾಗಿ ಅಮ್ಮನ್ ಜೊತೇನೆ ಇರ್ತಿದ್ದೆ ಅಮ್ಮ ಯಾವುದನ್ನ್ ಯಾವದಕ್ಕ್ ಹಾಕ್ತಿದ್ಲು ಯಾ~ ಏ~ ಜಾಸ್ತಿ ಉಪ್ಪ್ ಹಾಕಿದ್ರೆ ಏನ್ ಆಗ್ತದೆ, ಜಾಸ್ತಿ ಅರ್ಶ್ನ ಹಾಕಿದ್ರೆ ಏನ್ ಆಗ್ತದೆ ಅದೆಲ್ಲಾ ನಂಗೆ slow ಆಗಿ ಗೊತ್ತಾಗೋಯ್ತು. ಹಾಗಾಗಿ ನಾನು ಜಾಸ್ತಿ ಇದು ಪದಾರ್ಥ ಎಲ್ಲ ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಆದ್ರೆ ತಿಂಡಿ ಮಾಡ್ಲಿಕ್ಕೆ ಜಾಸ್ತಿ ಕಲ್ತ್ಕೊಂಡೆ ಈ ಆ ದೋಸೆ ನಾನು ಮೊದಲು ಕಲ್ತದ್ದು ಅದ್ ಹೆಂಗ್ ಹ~ ಆ ಅಕ್ಕಿ ಹಿಟ್ಟಾದ್ರು ಮಾಡ್ತಿದ್ದೆ. ಆದ್ರೆ ಅದ್ ಹೆಂಗ್ ಒಲೆ ತವ್ವ ಮೇಲೆ ಹಾಕುದ್ ಅದೆಲ್ಲ ನಂಗ್ ಗೊತ್ತಿರ್ಲಿಲ್ಲ. ಅದೆಲ್ಲ ಅಮ್ಮ slow ಆಗಿ ನಂಗೆ ಕಲ್ಸಿಕೊಟ್ಟಿದು ಆ ಅದ್ ಕಲ್ತೆ ಇವಾಗಂತೂ ನನ್ಗೆ ಸ್ವಲ್ಪ ಮಟ್ಟಿಗೆ ಅಡುಗೆ ಮಾಡ್ಲಿಕ್ಕೆ ಬರ್ತದೆ. ಆ ಅಡ್ಗೆ ಅಂದ್ರೆ ತಿಂಡಿದೆಲ್ಲ ಮಾಡ್ತೀನ್ ನಾನು. ಇವತ್ತು ಕೂಡ ಮಸಾಲ್ ದೋಸೆ ಮಾಡಿದ್ದೆ. ಮಸಾಲ್ ದೋಸೆ, ಪೂರಿ ಬಾಜಿ, ಪೂರಿ ಮ~ ಮತ್ತೆ ಇದು ಚಟ್ನಿಯೆಲ್ಲ ಮಾಡಿದ್ದೆ. ಅಂದ್ರೆ ಆ ಸುಮ್ನೆ ಮಾಡೋದು ಖುಷಿಗೋಸ್ಕರ ಅದೇನೋ ಒಂದು ಕಲ್ತ ಹಾಗೆಯೂ ಆಗ್ತದಲ್ಲಾ ಮತ್ತೆ cleaning cleaning ಅಂದ್ರೆ ತುಂಬಾ ಈ ಮನೆ ಸ್ವಚ್ಛ ಮಾಡೋದು ಅದ್ರಲ್ಲೆಲ್ಲ ಸ್ವಲ್ಪ ಹಿಂದೆ ನಾನು ನಂಗೆ ಅಡ್ಗೆ ಅಂದ್ರೆಲೇ ಇಷ್ಟ. ಆಮೇಲೆ ಅಡ್ಗೆ ಮಾಡಿದ್ದು ಪಾತ್ರೆ ತೊಳಿಯುದು ಅಂದ್ರೆಸ ನಂಗೆ ಇಷ್ಟ ಇಲ್ಲ ಬರೀ ಅಡ್ಗೆ ಮಾಡ್ಲಿಕ್ಕೆ ಇಷ್ಟ. ಅಡಿಗೆ ಮನೆ ಅಂದ್ರೇನೆ room ಅಂದ್ರೆ ಅದೇ ತುಂಬಾ ಇಷ್ಟ ಹಾ ಮತ್ತೇ.

ಈ ನಾನು ಮಾಂಸಾಹಾರ ಕೂಡ ತಿನ್ನೋದ್ ಅದ್ರಿಂದಾ ಅದನ್ನ್ ಕೂಡಾ ಜಾಸ್ತಿ ಬೇಗ ಕಲ್ತ್ಕೊಂಡೆ ಈ ಮೊಟ್ಟೇದ್ ಆಗಿರ್ಬೋದು ಮತ್ತೆ ಮೀನು. ಮೀನ್ ನಮ್ಮನೇಲಿ ಇವ್~ ನಾನು ಹೌದು ಒಂಬತ್ನೆ class ಗೆನೆ ನಾನು ಅದನ್ ಹೇಗ್ ಮೀನ್ ಕಳ್~ ಆ clean ಮಾಡ್ತೇವಲ್ಲ ಅದನ್ನ್ ಬೇಗ ಕಲ್ತ್ಕೊಂಡ್ಬಿಟ್ಟೆ ನಾನು ಆ ಮನೇಲಿ ಅಕ್ಕ ಜಾಸ್ತಿ ನಮ್ಮನೇಲಿ ಇರ್ಲಿಲ್ಲ ಅಕ್ಕ ಇದ್ದಾಳೆ ನಂಗೆ ಹಾಗಾಗಿ ಅವ್ಳು ಜಾಸ್ತಿ ಮಾಡೋದಿಲ್ಲ. ಹಾಗಾಗಿ ನಾನೆ ಅದನ್ನ ಮಾಡ್ತಿದ್ದೆ ಚು~ ತುಂಬಾ ಜಾಸ್ತಿ ಮಾಡ್ತಿದ್ದೆ ಮನೇಲಿ ಹಾಗಾಗಿ ನಂಗೆ ಮೀನು ಸ್ವಚ್ಛ ಮಾಡೋದು ಕೂಡಾ ಬೇಗ ಕಲ್ತ್ಕೊಂಡ್ಬಿಟ್ಟೆ ನಾನು. ಹಾಗಾಗಿ ಕೂಡಾ ಎಂತ ಮೀನ್ ತರ್ಲಿ ಅದನ್ನ್ ನಾನ್ cut ಮಾಡಿಬಿಡ್ತೀನಿ ಸುಲಭವಾಗಿ ಹಾಗಾಗಿ ಅದು ನನ್ನ ಬಾಲ್ಯದಿಂದ್ಲು ಬಂದಿದೆ ನಂಗ್ ಹಾಗೆ ಅಡುಗೆ ಮಾಡೋದಂದ್ರೆ ತುಂಬಾ ಇಷ್ಟ. ಈ ಆ ಕೋಳಿಮಾಂಸ ಇದೆಲ್ಲಾ ಸುಕ್ಕ ಮಾಡ್ತೇವಲ್ಲ ನಮ್ದು ತುಂಬಾ variety ಇದೆಯಲ್ಲ ನಮ್ದಿಲ್ಲಿ special ತುಳುನಾಡಲ್ಲಿ ಹಾಗಾಗಿ ನಾವು ತುಂಬಾ ಈ ಸಾರು ಮಾಡೋದು ಸುಕ್ಕ ಕಬಾಬ್ ಅದೆಲ್ಲ ಬರ್ತದೆ ಬಿಡಿ. ಅದೆಲ್ಲ easy ಅದು ಈಗಂತೂ powder ಸಿಗ್ತದೆ ಅಂಗಡಿಯಿಂದ ಅದನ್ನೆ ತಂದು ಕಲ್ಸಿಟ್ಟು next ಎಣ್ಣೆಯಲ್ಲಿ ಬಿಟ್ರೆ ಸಾಕು ಅದು ಸುಲಭ.

ಹೀಗೆ ಅಡುಗೆ ಮಾಡುದನ್ನ ನಾನು ಈ ತರ ನಿಧಾನ ಕಲ್ತ್ಕೊಂಡೆ ಮತ್ತೆ ಕೆಲವು ನಾನು ಮಾಡಿದ್ದು ಏನೋ ಈಗ ನೋಡ್ಕೊಂಡ್ ಮಾಡಿದ್ದು ಇವಾಗಂತೂ YouTube ನೋಡ್ತೇವಲ್ಲ ಅಮ್ಮ ಹೇಳಿಕೊಟ್ಟಿ ಮಾಡಿದ್ದು ಮೊದಲ್ನೇ ಸಲ ಅಮ್ಮ ಏನು ಅಂದ್ರೆ ಅಮ್ಮನೇ ಡ~ ಅಮ್ಮನ ಅಮ್ಮ ಇಲ್ದೆ ಒಂದ್ಸಲ ಮಾಡಿದೆ ಅದೆಲ್ಲಾ ತುಂಬಾ ಚನ್ನಾಗಿ ಬಂದಿತ್ತು ರುಚಿಯಾಗಿ ಬಂತು ಆದ್ರೆ ಅದನ್ನ್ ನೋಡ್ಕೊಂಡ್ ಆಹ್ next ಇನ್ನೊಂದ್ಸಲಿ ಯಾವ್ದೋ function ಗೆ ಅದನ್ನ್ ಮಾಡೋವಾಗ ಆ ನಂಗೆ ಅಷ್ಟ್ ಚನ್ನಾಗಿ ಬಂದಿರ್ಲಿಲ್ಲ. ಅದ್ ಯಾಕೆ ಅಂತ ಗೊತ್ತಿಲ್ಲ ಅದೇನೋ ಹೇಳ್ತಾರಲ್ಲ overconfidence ಅಂತ ಆ ತರ ಆಗಿ ಎಲ್ಲಾ ತುಂಬಾ circus ಎಲ್ಲ ಮಾಡಿದ್ದೆ ಮತ್ತೇ.

sweet ice items ಕೂಡಾ ಜಾಸ್ತಿ ಮಾಡಿಲ್ಲ ನಾನು but ಕೆಲವೊಂದು ಮಾಡಿದ್ದೆ ಅದೆಲ್ಲಾ ತುಂಬಾ ಇಷ್ಟ ಆಗ್ತಿತ್ತು ಹಾಗಾಗಿ ನಂಗೆ ಯಾವ್ದು ಯಾವದಾದ್ರು ಹೊಸತ್ ಏನಾದ್ರು ಕೇಳಿದ್ರೆ ಅದು ಎಲ್ಲಗ್ ಹೋಗ್ ತಿಂದ್ರೆ ಅದನ್ನ್ ಮನೇಲ್ ಹೆಂಗ್ ಮಾಡೋದು ಅದೆಲ್ಲ ನಂಗ್ ತುಂಬಾ ಇಷ್ಟ. ಆ ಮತ್ತೆ ಈ North Indian style ಎಲ್ಲ food ಎಲ್ಲ ನಾನಗ್ ಜಾಸ್ತಿ ಗೊತ್ತಿಲ್ಲ. But ಒಂದು ಸಣ್ಣ ಮಟ್ಟಿಗೆ manage ಮಾಡ್ಬೋದು ಅಷ್ಟ್ರ ಮಟ್ಟಿಗೆ ನಾನು ಅಡ್ಗೆಯೆಲ್ಲ ಕಲ್ತಿದ್ದೇನೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ.

ಹ Hello ನಾನ್ ಚೆನ್ನಾಗಿದ್ದೇನೆ ನೀವ್ ಹೇಗಿದ್ದೀರಿ? ಆ ನಾನು ಚೆನ್ನಾಗಿದ್ದೇನೆ ಹೌದಾ ಮತ್ತೆ?

ಹಾ ಊಟ ಆಯ್ತು ನಿಮ್ದಾಯ್ತಾ?